ಹ್ ಕರ್ಗೊಗತ್ತೋ. ಅದೇ ರೀತಿ ದೇವರು ನಮಗ್ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡ್ತಾನೆ ಅನ್ನದೊನ್ ನಂಬ್--

ಇವೆಲ್ಲಾನು ಮಾಡೋದ್ರಿಂದ ನಾವ್ ಎಷ್ಟೋ ಪ್ರಾಣಿಗಳನ್ನ ಮುಟ್ಟೋದಿಕಾಗಲ್ಲ ಅದ್ ಅದರ್ಪಕ್ಕ ಫೋಟೋ ತಗ್ಸ್ಕೊಳಕ್ ಆಗಲ್ಲ ಇತರ ಸ್ಟ್ಯಾಚು ಗಳಿದ್ರೆ ಅದರಮೇಲೆ ಕುತ್ಕೊಂಡು ಫೋಟೋಸ್ ಗಳ್ನ ತಗ್ಸ್ಕೊಬೋದು.